ಮತ್ತು ಹಚ್ಚ ಹಸಿರಾದ ಗಿಡಗಳನ್ನು ಕಾಣಬಹುದು.

ಇಲ್ಲಿ ನಮಗೆ ನೋಡಲು ಸಾಯಂಕಾಲ ವೇಳೆಯಲ್ಲಿ ತೆಗೆದುಕೊಂಡ ಫೋಟೋ ವಾಗಿರುತ್ತದೆ.

ಇಲ್ಲಿ ಹಲವಾರು ಜನರು ಚೀಟಿಯನ್ನು ಹಿಡಿದುಕೊಂಡು ನಿಂತಿರುವುದನ್ನು ಮತ್ತು ಕುಂತಿರುವುದನ್ನು ನಾವು ಕಾಣಬಹುದು.

ಅದೇ ರೀತಿ ಇಲ್ಲಿ ನಾನಾತರದ ನೋಟಬುಕ್ಸ್ ಗಳನ್ನು ಇಟ್ಟಿರುದನ್ನು ನಾವು ಕಾಣಬಹುದು.

ಈ ನೀರು ಬಹಳಷ್ಟು ಸುಂದರವಾಗಿ ಕಾಣಿಸುತ್ತಿರುವುದನ್ನು ನಾವು ನೋಡಬಹುದು.

ಈ ಮಿಷಿನ್ ಇಗೆ ಬಾಳೆಗೊನೆಯನ್ನು ಇಟ್ಟು ಮತ್ತು ಹೂವಿನ ಸರವನ್ನು ಇಟ್ಟು ಪೂಜೆ ಮಾಡುವುದನ್ನು ನಾವು ನೋಡಬಹುದು.

ಇಲ್ಲಿ ಒಬ್ಬ ಮನುಷ್ಯ ಡೆಕೋರೇಷನ್ ಮಾಡುವುದನ್ನು ನಾವು ನೋಡಬಹುದು.

ಅದೇ ರೀತೀ ಈ ಡೆಕೋರೇಷನ್ ನಲ್ಲಿ ಡಿಸೈನ್ ಗಳನ್ನು ಬಹಳಷ್ಟು ಸುಂದರವಾಗಿ ಇಟ್ಟಿರುವುದನ್ನು ನಾವು ಕಾಣಬಹುದು.

ಇಲ್ಲಿ ಹಲವಾರು ಗಿಡಗಳು ಮುಚ್ಚಿರುವುದನ್ನು ಮತ್ತು ಒಣಗಿರುವುದನ್ನು ಮತ್ತು ಅಚ್ಚು ಹಸಿರಾಗಿರುವುದನ್ನು ನಾವು ಕಾಣಬಹುದು.

ಈ ಲಾರಿಗಳು ಎಲ್ಲಾ ಬಿಳಿಯ ಬಣ್ಣ ಮತ್ತು ಕರಿಯ ಬಣ್ಣ ಹೊಂದಿರುವುದನ್ನು ನಾವು ಕಾಣಬಹುದು.